ಒಂದ್ ಸೈಡ್ ಕಲರ್ ಕಲರ್ ಪ್ಲ್ಯಾಸ್ಟಿಕ್ ಈದ್ ಇದೆ.

ಹೋಟೆಲ್ ಇದೆ ಇದು ಗುಲ್ಬರ್ಗಾ ನಲ್ಲಿದೆ ಅಹ್ ಮತ್ತು ಇದು ಅಹ್ ಮಿನಿ ವಿಧಾನಸೌಧ ಹತ್ರ ಬರುತ್ತೆ .

ಇದು ನಮ್ಮದಿ ಕೇಂದ್ರ ಇದೆ ಇಲ್ಲಿ ಜ ಈ ಚಿತ್ರದಲ್ಲಿ ಜನರು ಹಲವಾರು ಜನರಿದ್ದಾರೆ.